ನಾವು ಈ ಈ ಚಿತ್ರದಲ್ಲಿ ನೋಡತ್ತೀರೊ ಒಂದು ಅಹ್ ಚಿತ್ರವೇನೆಂದರೆ ಯು_ಕೋ ಬ್ಯಾಕ್ ಬ್ಯಾಂಕ್ ಅಂತ ಅಂದು ಈ ಬ್ಯಾಂಕಿನಲ್ಲಿ ನಾವು --

ಆ ಚಟುವಟಿಕೆಗಳನ್ನು ಗೆದ್ದರೆ ಅವರಿಗೆ ಬಹುಮಾನ ಕೂಡ ಇಟ್ಟಿರುತ್ತಾರೆ ಮಕ್ಕಳು ಕೂಡ ಅಷ್ಟೇ ಚನ್ನಾಗಿ ಮಾಡತ್ತಿದ್ದಾರೆ.

ಅದನ್ನು ರೆಡಿ ಮಾಡತ್ತಿದರೆ ಅಂದರೆ ಅಹ್ ಎಲ್ಲಾ ಜನರು ಕೂರಲು ವ್ಯವಸ್ಥೆ ಮಾಡತ್ತಿದರೆ ಮತ್ತು ಡೆಕೋರೇಷನ್ ಕೂಡ ಮಾಡತ್ತಿದರೆ ಅಲ್ಲಿ ಡೆಕೋರೇಷನ್ ನೋಡಿದರೆ ತುಂಬಾ ಚನ್ನಾಗಿ ಕಾಣಸ್ತಾ ಇದೆ .

ಈ ಚಿತ್ರದಲ್ಲಿ ನಾವು ನೋಡತ್ತಿರುವುದೇನೆಂದರೆ ಒಂದು ಜಿಮ್ ಅಂಗಡಿ ಆಗಿದೆ ಅಹ್ ಅದರಲ್ಲಿ ಎಲ್ಲರು ಬಂದು --

ಮಾಡ್ಕೋಳೊದಿಂದ್ರ ದೇಹಕ್ಕೆ ಒಳ್ಳೆಯದು ಮತ್ತು ಅದನ್ನ ಮಾಡಕೊಳ್ಳೊಕೋಸ್ಕರನೇ ದುಡ್ ಕೊಟ್ಟ ಬಾಡಿ ಫಿಟ್ನೆಸ್ ಮಾಡಕೊಳ್ಳಲು ಬರುತ್ತಾರೆ ಮತ್ತು ತುಂಬಾ ಚನ್ನಾಗಿ ಇರು --

ಅಹ್ ಎಲ್ಲಾ ವಾಹನಗಳಿಗು ಪೆಟ್ರೋಲ್ ಹಾಕತ್ತರೆ ಮತ್ತು ದೊಡ್ಡ ದೊಡ್ಡ ವಾಹನಗಳಿಗೆ ಡಿಸೇಲ್ ಗಳನ್ನು ಹಾಕತ್ತರೆ.

ಆ ಮೇಲೆ ಹತ್ತಕೊಂಡು ನೋಡಿದರೆ ಎಲ್ಲಾ ಅಂದರೆ ಸುತ್ತಮುತ್ತಲಿನ ನಿಸ್ ನಿಸ್ ಅಂದ್ರೆ ನಿಸರ್ಗ ಕಾಣಿಸುತ್ತದೆ ಮತ್ತು ತುಂಬಾ ಅಹ್ ಅಂದರೆ --